ಆ ಇಲ್ಲಿ ಪ್ಲಾಸ್ಟಿಕ್ ನಿಂದ ಮಾಡಿರುವಂತಹ ವಸ್ತುಗಳು ಕೂಡ ಇಲ್ಲಿ ಕಾಣಿಸ್ತಾ ಇವೆ ನೋಡಿ.

ಇಲ್ಲಿ ವಿದ್ಯುತ್ ದೀಪಗಳನ್ನು ಹಾಕಿದ್ದಾರೆ ಬಲ್ಬ್ ಗಳಿಂದ ತುಂಬಾನೇ ಚೆನ್ನಾಗಿರುವಂತಹ ವಾತಾವರಣ ಬಂದಿದೆ ನೋಡಿ.

ಇಲ್ಲಿ ಎಲ್ಲರು ಕೂಡ ತುಂಬಾ ಖುಷಿಯಿಂದ ಇಲ್ಲಿ ಇದ್ದಾರೆ.

ಇದು ಒಂದು ಹೊಲ ಮತ್ತು ಇದರಲ್ಲಿ ಇವರು ಉಳುಮೆ ಮಾಡ್ತಿದ್ದಾರೆ.

ಮತ್ತಿಲ್ಲಿ ತುಂಬಾ ಜನರು ಇಲ್ಲಿ ಸೇರಿಕೊಂಡಿದ್ದಾರೆ.

ಮತ್ತು ಇಲ್ಲಿ ಗಾಜಿನಿಂದ ಇಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ನ ಮಾಡಿದ್ದಾರೆ. ನೋಡಬಹುದು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ.

ಇದು ಒಂದು ಉದ್ಯಾನವನವಾಗಿದ್ದು ತುಂಬಾ ಚೆನ್ನಾಗಿದೆ ಇಲ್ಲಿ.

ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳು.

ಇಲ್ಲಿ ನೀರಿರುವುದು ಎಷ್ಟು ಚೆನ್ನಾಗಿದೆ ಅಂತ ಇವರು ನೋಡ್ತಾ ಇದ್ದಾರೆ.

ಈ ಟೈಲ್ಸ್ ಕಲ್ ಗಳು ತುಂಬಾ ಚೆನ್ನಾಗಿ ಹೊಳಿತಾ ಇದೆ.

ಇದು ಒಂದು ರೀತಿ ಲಾಡ್ಜ್ ಅಂತ ಅನಿಸುತ್ತೆ.